ಆಮೇಲೆ ಇದ್ಯಾವುದೋ ಆಫೀಸ್ ಇದು ರೆಸ್ಟೋರೆಂಟ್ ಐತಿ ಇದು ರೆಸ್ಟೋರೆಂಟ್ ಇರಬಹುದು ಬುದ್ಧನ ಮೂರ್ತಿ ಇಟ್ಟರಾ. .

ಇದು ಯಾವ್ದೋ ಪಾರ್ಕ್ ಅಯ್ತಿ ಪಾರ್ಕ್ನಲ್ಲಿ ಎಲ್ಲ ಇದು ಮಾಡ್ಯಾರ ಕಾರಂಜಿ ಗೀರಂಜಿ ಅಂತ ಸಿಸ್ಟಮ್ ಮಾಡ್ಯಾರ.